ಆಮೇಲೆ ಇದರ ಪಕ್ಕ ಬ್ಲೂ ದ್ದು ಇಟ್ಟಿಗೆ ಕಟ್ಟಡ ಕಟ್ಟಾರೆ ಇಲ್ಲಿ ಗೋಡೆ ತರಹ ಒಂದು ಅಲ್ಲೆಲ್ಲ ಮರಗಳೆಲ್ಲ ಅವೇ ಹಸೀರ್ ಐತೆ.

ಅಲ್ಲಿ ಮುಂದಾಗದೆ ಒಂದು ಆರ್ಚ್ ಐತೆ.

ರೆಡ್ ಕಲರ್ ಸ್ಕೂಟರ್ ಹೋಗ್ತಾ ಐತೆ ಪಕ್ಕದಲ್ಲಿ ಒಂದು ಆಟೋ ಐತೆ ಒಂದು ಆಮೇಲೆ ಪಕ್ಕದಲ್ಲಿ ಒಂದ ಒಂದು ರೆಡ್ ಕಲರ್ ಬೋರ್ಡ್ ಅದೇ.

ಆ ಸು ಸುತ್ತಾ ಅಲ್ಲಿ ಪಾರ್ಕ್ ಸುತ್ತ ಪಾರ್ಕ್ ಗಳು ಅವೇ. ಆ --

ಮನೆ ಐತೆ ಎರಡ್ ತವ್ಕ ಆ ವಾ ಕಾಂಪೌಂಡ್ ಹಾಕೌವ್ರೆ ಎರಡ್ ತವ್ ಗೇಟ್ ಕುಂಡ್ರ್ಸೌವ್ರೆ ಸುತ್ತ ಮುತ್ತ ಮರಗಳವೇ.

ಕಾಲೇಜು ಐತೆ ಕಾಲೇಜು ಪಕ್ಕದಲ್ಲಿ ಒಂದು ಗೇಟ್ ಐತೆ ಗೇಟ್ ತುಂಬಾ ಮಾಮೂಲಿ ಪೂರಾ ಕಾಲೇಜು ದು ಬೋರ್ಡ್ ಅದೆ.

ಒಂದು ದೊಡ್ಡದು ಮೇನ್ ರೋಡ್ ಅಲ್ಲಿ ಒಂದು ಆರ್ಚ್ ಐತೆ ಅಕ್ಕ ಪಕ್ಕದಲ್ಲಿ ಎಲ್ಲ ಮರಗಳವೆ ಒಳ್ಳೆ ಪಾರ್ಕ್ ಐತೆ ಯಾರು ಜನಗಳು ನಡಕೊಂಡ ಹೋಗ್ತಾಯಿದಾರೆ ಅದ್ರ್ ಮುಂದ್ ಗುಟ ಒಂದು ಗೇಟ್ ಐತೆ.

ಅದರ ಪಕ್ಕ ಒಂದು ಕಾರ್ ನಿಂತೈತೆ ಕಾರ್ ನ ಪಕ್ಕ ರೋಡ್ ಅಲ್ಲಿ ಒಂದು ಮರ ಐತೆ ಒಂದು .